ಮೊಝಿಲ್ಲಾ ಫೈರ್ ಫಾಕ್ಸ್ ನಲ್ಲಿ ಎಕ್ಸ್ಟೆನ್ಷನ್ ಎಂಬ ಸ್ಪೊಕನ್ ಟ್ಯುಟೊರಿಯಲ್ ಗೆ ಸ್ವಾಗತ
ಈ ಟ್ಯುಟೊರಿಯಲ್ ನಲ್ಲಿ ನಾವು ಎಕ್ಸ್ಟೆನ್ಷನ್ ಅಥವಾ ಆಡ್ ಆನ್ಸ್ ಅವುಗಳನ್ನು ಇನ್ ಸ್ಟಾಲ್ ಮಾಡುವುದು ಮತ್ತು ರೆಕಮೆಂಡೆಡ್ ಎಕ್ಸ್ಟೆನ್ಷನ್ಸ್ ಗಳ ಬಗ್ಗೆ ಕಲಿಯಲಿದ್ದೇವೆ
ಇಲ್ಲಿ ನಾವು ಉಬಂಟು 1004 ರಲ್ಲಿ ಫೈರ್ ಫಾಕ್ಸ್ ನ 70 ಆವೃತ್ತಿಯನ್ನು ಬಳಸುತ್ತಿದ್ದೇವೆ
ಫೈರ್ ಫಾಕ್ಸ್ ಬ್ರೌಸರನ್ನು ನಾವೀಗ ತೆರೆಯೋಣ
ಡಿಫಾಲ್ಟ್ ಆಗಿ ಯಹೂ ಹೋಮ್ ಪೇಜ್ ತೆರೆದುಕೊಳ್ಳುತ್ತದೆ
ಎಕ್ಸ್ಟೆನ್ಷನ್ ಗಳು ಅಥವಾ ಆಡ್ ಆನ್ ಗಳೆಂದರೇನು
ಎಕ್ಸ್ಟೆನ್ಷನ್ ಗಳು ನಿಮಗೆ ಫೈರ್ ಫಾಕ್ಸ್ ಬ್ರೌಸರ್ ನಲ್ಲಿ ಹೊಸ ವೈಶಿಷ್ಟ್ಯಳನ್ನು ಸೇರಿಸಲು ಅನುವು ಮಾಡಿಕೊಡುತ್ತವೆ
ಇರುವ ವೈಶಿಷ್ಟ್ಯಗಳನ್ನು ಅಭಿವೃದ್ಧಿಸಲೂ ಕೂಡಾ ಸಹಕರಿಸುತ್ತವೆ
ಮತ್ತು ಫೈರ್ ಫಾಕ್ಸ್ ಬ್ರೌಸರನ್ನು ನಿಮ್ಮ ಆಯ್ಕೆಗೆ ತಕ್ಕಂತೆ ಕಸ್ಟಮೈಸ್ ಗೊಳಿಸಲು ಸಹಕರಿಸುತ್ತವೆ
ಎಕ್ಸ್ಟೆನ್ಷನ್ ಗಳು ಫೈರ್ ಫಾಕ್ಸ್ ಬ್ರೌಸರ್ ನ ಒಂದು ಭಾಗ
ಮತ್ತು ಇವು ಬ್ರೌಸರ್ ನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ
ಉದಾಹರಣೆಗಾಗಿ ನೀವು ಎಕ್ಸ್ಟೆನ್ಷನನ್ನು ಇನ್ಸ್ಟಾಲ್ ಮಾಡುವುದರಿಂದ ಜಾಹಿರಾತುಗಳನ್ನು ಮತ್ತು ಪಾಪ್ ಅಪ್ ಗಳನ್ನು ತಡೆಗಟ್ಟಬಹುದು
ವಸ್ತುಗಳ ಬೆಲೆಯನ್ನು ಹೋಲಿಕೆ ಮಾಡಬಹುದು
ಹವಾಮಾನದ ಅಪ್ ಡೇಟ್ ಗಳನ್ನು ತೆರೆಯ ಮೇಲೆ ಜೋಡಿಸಬಹುದು
ನಾವೀಗ ಗ್ರ್ಯಾಬ್ ಆಂಡ್ ಡ್ರಾಗ್ ಗ್ರ್ಯಾಬ್ ಅಂಡ್ ಡ್ರ್ಯಾಗ್ ಎಂಬ ಎಕ್ಸ್ಟೆನ್ಷನ್ ಒಂದನ್ನು ಇನ್ ಸ್ಟಾಲ್ ಮಾಡೋಣ
ಹಲವು ರೀತಿಯಲ್ಲಿ ವೆಬ್ ಪೇಜನ್ನು ಸ್ಕ್ರೋಲ್ ಮಾಡಲು ಗ್ರ್ಯಾಬ್ ಅಂಡ್ ಡ್ರ್ಯಾಗ್ ಸಹಕರಿಸುತ್ತದೆ
ಇದು ಅಡೋಬ್ ಅಕ್ರೋಬ್ಯಾಟ್ ಅಡೋಬ್ ಆಕ್ರೊಬಾಟ್ ನ ಗ್ರ್ಯಾಬ್ ಅಂಡ್ ಡ್ರ್ಯಾಗ್ ಫಂಕ್ಷನ್ ನನ್ನು ಹೋಲುತ್ತದೆ
ಮೆನ್ಯು ಬಾರ್ ನಲ್ಲಿ ಟೂಲ್ಸ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ add ಒಎನ್ಎಸ್ ಆಡ್ ಆನ್ಸ್ ನ ಮೇಲೆ ಕ್ಲಿಕ್ ಮಾಡಿ
add ಒಎನ್ಎಸ್ ಮ್ಯಾನೇಜರ್ ಆಡ್ ಆನ್ಸ್ ಮ್ಯಾನೇಜರ್ ಟ್ಯಾಬ್ ತೆರೆದುಕೊಳ್ಳುತ್ತದೆ
ಪರ್ಯಾಯವಾಗಿ ನೀವು CTRLShiftA ಕೀಗಳನ್ನು ಒಮ್ಮೆಗೇ ಒತ್ತುವ ಮುಖಾಂತರ add ಒಎನ್ಎಸ್ ಮ್ಯಾನೇಜರ್ ಆಡ್ ಆನ್ ಮ್ಯಾನೆಜರ್ ಟ್ಯಾಬನ್ನು ತೆರೆಯಬಹುದು
add ಒಎನ್ಎಸ್ ಮ್ಯಾನೇಜರ್ ಆಡ್ ಆನ್ಸ್ ಮ್ಯಾನೇಜರ್ ನ ಎಡಬದಿಯ ಪ್ಯಾನೆಲ್ ನಲ್ಲಿ ಲಭ್ಯವಿರುವ ಆಯ್ಕೆಗಳು ಬಿತ್ತರಗೊಳ್ಳುತ್ತವೆ
ಗೆಟ್ add ಒಎನ್ಎಸ್ ಗೆಟ್ ಆಡ್ ಆನ್ಸ್ ಎಂಬ ಆಯ್ಕೆಯು ಡಿಫಾಲ್ಟ್ ಆಗಿ ಆಯ್ಕೆಯಾಗಿರುವುದನ್ನು ಗಮನಿಸಿ
ಎಡಬದಿಯ ಪ್ಯಾನೆಲ್ ನಲ್ಲಿ ಆರಿಸಿದ ಆಯ್ಕೆಯ ಬಗೆಗಿನ ಮಾಹಿತಿಯು ಬಲಬದಿಯ ಪ್ಯಾನೆಲ್ ನಲ್ಲಿ ಕಾಣಸಿಗುತ್ತದೆ
ಆದ್ದರಿಂದ ಬಲಬದಿಯ ಪ್ಯಾನೆಲ್ ಆಡ್ ಆನ್ ಗಳನ್ನು ವಿವರಿಸುತ್ತದೆ ಮತ್ತು ಅವುಗಳನ್ನು ಬಳಸುವ ಬಗೆಯನ್ನು ತಿಳಿಸುತ್ತದೆ
ಅಷ್ಟೇ ಅಲ್ಲದೆ ನಾವು ಇನ್ ಸ್ಟಾಲ್ ಮಾಡಬಹುದಾದ ಇನ್ನೂ ಹಲವು ಆಡ್ ಆನ್ ಗಳ ಪಟ್ಟಿಯನ್ನೂ ಇದು ತೋರಿಸುತ್ತದೆ
ನಾವೀಗ ಗ್ರ್ಯಾಬ್ ಆಂಡ್ ಡ್ರಾಗ್ ಗ್ರ್ಯಾಬ್ ಅಂಡ್ ಡ್ರ್ಯಾಗ್ ಎಂಬ ಹೊಸ ಆಡ್ ಆನ್ ಒಂದನ್ನು ಇನ್ ಸ್ಟಾಲ್ ಮಾಡೋಣ
ಮೊದಲಿಗೆ ಮೇಲ್ಭಾಗದ ಬಲಮೂಲೆಯಲ್ಲಿರುವ ಸರ್ಚ್ ಬಾರ್ ನಲ್ಲಿ ಗ್ರ್ಯಾಬ್ ಆಂಡ್ ಡ್ರಾಗ್ ಗ್ರ್ಯಾಬ್ ಅಂಡ್ ಡ್ರ್ಯಾಗ್ ಎಂದು ಟೈಪ್ ಮಾಡಿ
Enter ಅನ್ನು ಒತ್ತಿರಿ
ನಾವು ಸರ್ಚ್ ಮಾಡಿದ ಹೆಸರಿಗೆ ಸರಿಯಾಗಿ ಹೊಂದುವ ಆಡ್ ಆನ್ ಗಳ ಪಟ್ಟಿ ಬಲಭಾಗದ ಪ್ಯಾನಲ್ ನಲ್ಲಿ ಕಾಣಸಿಗುತ್ತದೆ
ಮತ್ತು ಎಲ್ಲಾ ಆಡ್ ಆನ್ ಗಳು ತಮ್ಮ ಹೆಸರಿನ ಜೊತೆಗೆ ಡ್ರ್ಯಾಗ್ ಎಂಬ ಪದವನ್ನು ಹೊಂದಿರುವುದನ್ನು ಗಮನಿಸಿ
ಹಾಗೆಯೇ ಸರಿಯಾದ ಹೋಲಿಕೆಯಾದ ಗ್ರ್ಯಾಬ್ ಆಂಡ್ ಡ್ರಾಗ್ ಪಟ್ಟಿಯ ಮೊದಲ ಹೆಸರಾಗಿ ಗೋಚರವಾಗುವುದನ್ನೂ ಗಮನಿಸಿ
ಇನ್ಸ್ಟಾಲ್ ಇನ್ ಸ್ಟಾಲ್ ನ ಮೇಲೆ ಕ್ಲಿಕ್ ಮಾಡಿ
ಹೆಚ್ಚಿನ ಎಲ್ಲಾ ಸಾಫ್ಟ್ ವೇರ್ ಗಳಂತೆ ಕೆಲವು ಆಡ್ ಆನ್ ಗಳು ಕೂಡಾ end ಯುಸರ್ ಲೈಸೆನ್ಸ್ ಅಗ್ರೀಮೆಂಟ್ಸ್ ಎಂಡ್ ಯೂಸರ್ ಲೈಸೆನ್ಸ್ ಅಗ್ರಿಮೆಂಟ್ ಎಂಬುದನ್ನು ಹೊಂದಿರಲೂಬಹುದು
end ಯುಸರ್ ಲೈಸೆನ್ಸ್ ಅಗ್ರೀಮೆಂಟ್ ಎಂಡ್ ಯೂಸರ್ ಲೈಸನ್ಸ್ ಅಗ್ರಿಮೆಂಟ್ ಎಂಬ ಡಯಲಾಗ್ ಬಾಕ್ಸ್ ನಲ್ಲಿ ಆಕ್ಸೆಪ್ಟ್ ಆಂಡ್ ಇನ್ಸ್ಟಾಲ್ ಅಕ್ಸೆಪ್ಟ್ ಅಂಡ್ ಇನ್ ಸ್ಟಾಲ್ ಎಂಬಲ್ಲಿ ಕ್ಲಿಕ್ ಮಾಡಿ
add ಒನ್ ಡೌನ್ಲೋಡಿಂಗ್ ಪ್ರೋಗ್ರೆಸ್ ಬಾರ್ ಆಡ್ ಆನ್ ಡೌನ್ ಲೋಡಿಂಗ್ ಪ್ರೊಗ್ರೆಸ್ ಬಾರ್ ಕಾಣಿಸಿಕೊಳ್ಳುತ್ತದೆ
ನಂತರ ವೆನ್ ಯೂ ರೆಸ್ಟಾರ್ಟ್ ಮೊಜಿಲ್ಲಾ ಫೈರ್ಫಾಕ್ಸ್ ಥೆ add ಒನ್ ವಿಲ್ ಬೆ ಇನ್ಸ್ಟಾಲ್ಡ್ ವೆನ್ ಯು ರಿಸ್ಟಾರ್ಟ್ ಮೊಝಿಲ್ಲಾ ಫೈರ್ ಫಾಕ್ಸ್ಆಡ್ ಆನ್ ವಿಲ್ ಬಿ ಇನ್ ಸ್ಟಾಲ್ಡ್ ಎಂಬ ಸಂದೇಶ ಗೋಚರವಾಗುತ್ತದೆ
ರೆಸ್ಟಾರ್ಟ್ ನೌ ರಿಸ್ಟಾರ್ಟ್ ನೌ ನ ಮೇಲೆ ಕ್ಲಿಕ್ ಮಾಡಿ
ಫೈರ್ ಫಾಕ್ಸ್ ಬ್ರೌಸರ್ ಕ್ಲೋಸ್ ಆಗಿ ನಂತರ ತೆರೆದುಕೊಳ್ಳುತ್ತದೆ
add ಒಎನ್ಎಸ್ ಮ್ಯಾನೇಜರ್ ಆಡ್ ಆನ್ಸ್ ಮ್ಯಾನೇಜರ್ ಹೊಸ ಟ್ಯಾಬ್ ನಲ್ಲಿ ತೆರೆದುಕೊಳ್ಳುತ್ತದೆ
ಬಲಬದಿಯ ಪ್ಯಾನಲ್ ನ ಎಕ್ಸ್ಟೆನ್ಷನ್ಸ್ tab ಎಕ್ಸ್ಟೆನ್ಷನ್ ಟ್ಯಾಬ್ ನಲ್ಲಿ ಗ್ರ್ಯಾಬ್ ಆಂಡ್ ಡ್ರಾಗ್ ಗ್ರ್ಯಾಬ್ ಅಂಡ್ ಡ್ರ್ಯಾಗ್ ಎಂಬ ಎಕ್ಸ್ಟೆನ್ಷನ್ ಗೋಚರವಾಗುವುದನ್ನು ಗಮನಿಸಿ
ಮೊದಲಿನ ಹಂತಗಳನ್ನು ಪಾಲಿಸುವ ಮುಖಾಂತರ ಸ್ಕ್ರ್ಯಾಪ್ ಬುಕ್ ಸ್ಕ್ರಾಪ್ ಬುಕ್ ಎಂಬ ಮತ್ತೊಂದು ಎಕ್ಸ್ಟೆನ್ಷನ್ ನನ್ನು ಇನ್ ಸ್ಟಾಲ್ ಮಾಡೊಣ
ಸ್ಕ್ರ್ಯಾಪ್ ಬುಕ್ ಸ್ಕ್ರಾಪ್ ಬುಕ್ ವೆಬ್ ಪೇಜನ ಸಂಗ್ರಹವನ್ನು ಸೇವ್ ಮಾಡಲು ಮತ್ತು ಮ್ಯಾನೇಜ್ ಮಾಡಲು ಅನುವು ಮಾಡಿಕೊಡುತ್ತದೆ
ಇನ್ಸ್ಟಾಲೇಷನ್ ನ ಪ್ರೊಗ್ರೆಸ್ ಬಾರ್ ಮತ್ತು ಫೈರ್ ಫಾಕ್ಸ್ ಅನ್ನು ಕ್ಲೋಸ್ ಮಾಡಿ ರಿಸ್ಟಾರ್ಟ್ ಮಾಡುವ ಬಗೆಗಿನ ಸಂದೇಶ ಇವೆರೆಡೂ ಬೇರೆಯಾಗಿ ಗೋಚರಸಿದೇ ಇರುವುದನ್ನು ಗಮನಿಸಿ
ಅವುಗಳು ಸ್ಕ್ರ್ಯಾಪ್ ಬುಕ್ ಸ್ಕ್ರಾಪ್ ಬುಕ್ ಎಂಬ ಬಾರ್ ನಲ್ಲಿ ಕಾಣಸಿಗುತ್ತವೆ
ರೆಸ್ಟಾರ್ಟ್ ನೌ ಅನ್ನು ಕ್ಲಿಕ್ ಮಾಡಿ
ಸ್ಕ್ರ್ಯಾಪ್ ಬುಕ್ ಸ್ಕ್ರಾಪ್ ಬುಕ್ ಫೈರ್ ಫಾಕ್ಸ್ ನಲ್ಲಿ ಇನ್ ಸ್ಟಾಲ್ ಆಗಿದೆ
ಟ್ಯುಟೋರಿಯಲ್ ನನ್ನು ಸದ್ಯಕ್ಕೆ ನಿಲ್ಲಿಸಿ ಮತ್ತು ಈ ಅಭ್ಯಾಸವನ್ನು ಮಾಡಿ
ಫೈರ್ ಫಾಕ್ಸ್ ಬ್ರೌಸರ್ ನಲ್ಲಿ ಆಡ್ ಆನ್ಸ್ ಮ್ಯಾನೆಜರನ್ನು ತೆರೆಯಿರಿ
ಗೆಟ್ add ಒಎನ್ಎಸ್ ಗೆಟ್ ಆಡ್ ಆನ್ಸ್ ಎಂಬ ಆಪ್ಷನ್ ನಲ್ಲಿ ಫೀಚರ್ಡ್ add ಒಎನ್ಎಸ್ ಫೀಚರ್ಡ್ ಆಡ್ ಆನ್ಸ್ ಪಟ್ಟಿಯಿಂದ ಹೊಸ ಆಡ್ ಆನ್ ಒಂದನ್ನು ಇನ್ಸ್ಟಾಲ್ ಮಾಡಿ
ಆಡ್ ಆನ್ಸ್ ಮ್ಯಾನೆಜರ್ ನಲ್ಲಿ ಎಕ್ಸ್ಟೆನ್ಷನ್ ಆಪ್ಷನ್ ನನ್ನು ಬಳಸುವ ಮುಖಾಂತರ ಆಡ್ ಡಿಲಿಟ್ ಅಥವಾ ಅಪ್ ಡೇಟ್ ಎಂದು ಎಕ್ಸ್ಟೆನ್ಷನ್ ನನ್ನು ನಿಯಂತ್ರಿಸಿ
ಫೈರ್ ಫಾಕ್ಸ್ ಬ್ರೌಸರ್ ನಲ್ಲಿ add ಒಎನ್ಎಸ್ ಮ್ಯಾನೇಜರ್ tab ಮೇಲೆ ಕ್ಲಿಕ್ ಮಾಡಿ
ಎಡಬದಿಯ ಪ್ಯಾನಲ್ ನಲ್ಲಿ ಎಕ್ಸ್ಟೆನ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ
ಬಲಬದಿಯ ಪ್ಯಾನಲ್ ನಿಮ್ಮ ಕಂಪ್ಯೂಟರ್ ನಲ್ಲಿ ಈಗಾಗಲೇ ಇನ್ ಸ್ಟಾಲ್ ಆಗಿರುವ ಎಕ್ಸ್ಟೆನ್ಷನ್ ಗಳನ್ನು ತೋರಿಸುತ್ತದೆ
ಸ್ಕ್ರಾಪ್ಬುಕ್ ನ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಅದನ್ನು ಸೆಲೆಕ್ಟ್ ಮಾಡಿ ನಂತರ ಮೋರ್ ಮೋರ್ ನ ಮೇಲೆ ಕ್ಲಿಕ್ ಮಾಡಿ
ಸ್ಕ್ರಾಪ್ ಬುಕ್ ಬಗೆಗಿನ ಮಾಹಿತಿ ಕಾಣಸಿಗುತ್ತದೆ
ಈ ಎಕ್ಸ್ಟೆನ್ಷನ್ ನ ಬಗ್ಗೆ ತಿಳಿಯಲು ವೆಬ್ ಸೈಟ್ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ
ಈಗ ಎಡಬದಿಯ ಪ್ಯಾನಲ್ ನಿಂದ ಎಕ್ಸ್ಟೆನ್ಷನ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಿ
ಪ್ರತಿಯೊಂದು ಎಕ್ಸ್ಟೆನ್ಷನ್ನಿಗೂ ಕೂಡಾ ಡಿಸೇಬಲ್ ಅಥವಾ ರಿಮೂವ್ ಎಂಬ ಪ್ರಿಫರೆನ್ಸ್ ಅನ್ನು ಯೋಜಿಸಿರುವುದನ್ನು ಗಮನಿಸಿ
ಗ್ರ್ಯಾಬ್ ಆಂಡ್ ಡ್ರಾಗ್ ಅನ್ನು ಸೆಲೆಕ್ಟ್ ಮಾಡಿ ಮತ್ತುPreferences ನ ಮೇಲೆ ಕ್ಲಿಕ್ ಮಾಡಿ
ನೀವು ನಿಮ್ಮ ಪ್ರಿಫರೆನ್ಸ್ ಅನ್ನು ಈ ಡಯಲಾಗ್ ಬಾಕ್ಸ್ ಅನ್ನು ಬಳಸುವ ಮೂಲಕ ಸೆಟ್ ಮಾಡಬಹುದು
ಡಯಲಾಗ್ ಬಾಕ್ಸ್ ನಿಂದ ಹೊರಬರಲು ಕ್ಯಾನ್ಸಲ್ ಅನ್ನು ಕ್ಲಿಕ್ ಮಾಡಿ
ಈಗ ಸ್ಕ್ರ್ಯಾಪ್ ಬುಕ್ ಅನ್ನು ಸೆಲೆಕ್ಟ್ ಮಾಡಿ ನಂತರ ಪ್ರೆಫರೆನ್ಸಸ್ ಮೇಲೆ ಕ್ಲಿಕ್ ಮಾಡಿ
ಸ್ಕ್ರ್ಯಾಪ್ ಬುಕ್ ಆಪ್ಷನ್ಸ್ ಸ್ಕ್ರಾಪ್ ಬುಕ್ ಆಪ್ಷನ್ಸ್ ಎಂಬ ಡಯಲಾಗ್ ಬಾಕ್ಸ್ ಗ್ರ್ಯಾಬ್ ಆಂಡ್ ಡ್ರಾಗ್ ಪ್ರೆಫರೆನ್ಸಸ್ ಗ್ರ್ಯಾಬ್ ಅಂಡ್ ಡ್ರ್ಯಾಗ್ ಪ್ರಿಫರೆನ್ಸ್ ಎಂಬ ಡಯಲಾಗ್ ಬಾಕ್ಸ್ ಗಿಂತ ಭಿನ್ನವಾಗಿರುವುದನ್ನು ಗಮನಿಸಿ
ಹೀಗಾಗಿ ಪ್ರತಿಯೊಂದು ಎಕ್ಸ್ಟೆನ್ಷನ್ ಕೂಡಾ ತನ್ನದೇ ಆದ ವಿಭಿನ್ನ ಸೆಟ್ಟಿಂಗ್ ಆಪ್ಷನ್ ನನ್ನು ಹೊಂದಿರುತ್ತದೆ
ಒಂದು ವೇಳೆ ಯಾವುದಾದರೂ ಎಕ್ಸ್ಟೆನ್ಷನ್ ನಲ್ಲಿPreferences ಬಟನ್ ಕಾಣದಿದ್ದಲ್ಲಿ ಅದಕ್ಕೆ ಪ್ರಿಫರೆನ್ಸ್ ಗಳು ಇರುವುದಿಲ್ಲ ಎಂಬುದನ್ನು ಅದು ಸೂಚಿಸುತ್ತದೆ
ಸ್ಕ್ರ್ಯಾಪ್ ಬುಕ್ ಆಪ್ಷನ್ಸ್ ಸ್ಕ್ರಾಪ್ ಬುಕ್ ಆಪ್ಷನ್ ಡಯಲಾಗ್ ಬಾಕ್ಸ್ ನಿಂದ ಹೊರಬರಲು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ
ಹಲವು ಸಾಪ್ಟ್ ವೇರ್ ಗಳಲ್ಲಿದ್ದಂತೆ ಆಡ್ ಆನ್ ಗಳು ಕೂಡಾ ನಿಯಮಿತವಾಗಿ ಅಪ್ ಡೇಟ್ ಆಗುತ್ತಿರುತ್ತವೆ
ಸ್ಕ್ರಾಪ್ ಬುಕ್ ಅನ್ನುಅಪ್ ಡೇಟ್ ಮಾಡಲು ಅದನ್ನು ಸೆಲೆಕ್ಟ್ ಮಾಡಿ
ನಂತರ ರೈಟ್ ಕ್ಲಿಕ್ ಮಾಡಿ ಫೈಂಡ್ ಅಪ್ಡೇಟ್ಸ್ ಫೈಂಡ್ ಅಪ್ ಡೇಟ್ ಅನ್ನು ಆರಿಸಿ
ಅಪ್ ಡೇಟ್ ಗಳು ಲಭ್ಯವಿದ್ದಲ್ಲಿ ಅಪ್ಡೇಟ್ ಎಂಬ ಬಟನ್ ಗೋಚರವಾಗುತ್ತವೆ
ಆಡ್ ಆನ್ ಗಳನ್ನು ಅಪ್ ಡೇಟ್ ಮಾಡಲು ಅದರ ಮೇಲೆ ಕ್ಲಿಕ್ ಮಾಡಿ
ಸ್ಕ್ರಾಪ್ ಬುಕ್ ನಲ್ಲಿ ಅಪ್ ಡೇಟ್ ಗಳು ಲಭ್ಯವಿಲ್ಲದಿರುವುದರಿಂದ ಅಲ್ಲಿ ಅಪ್ಡೇಟ್ ಬಟನ್ ಇರುವುದಿಲ್ಲ
ಇಷ್ಟಾಗಿ ನಿಮಗೆ ಎಕ್ಸ್ಟೆನ್ಷನ್ ಗಳನ್ನು ಉಪಯೊಗಿಸಲು ಇಚ್ಛೆಯಿಲ್ಲದಿದಲ್ಲಿ ಡಿಸೇಬಲ್ ಡಿಸೇಬಲ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ನಿಮ್ಮ ಕಂಪ್ಯೂಟರ್ ನಿಂದ ಎಕ್ಸೆಪ್ಷನ್ ಗಳನ್ನು ತೆಗೆದುಹಾಕಲು ರಿಮೂವ್ ರಿಮೂವ್ ಬಟನ್ ನನ್ನು ಕ್ಲಿಕ್ ಮಾಡಿ
ನಾವೀಗ ಎಕ್ಸೆಪ್ಷನ್ ಗಳ ಬಗ್ಗೆ ಕಲಿತೆವು
ಹೀಗಾಗಿ ನೀವೀಗ ಫೈರ್ ಫಾಕ್ಸ್ ನ ಅತ್ಯುತ್ತಮ ಬಳಕೆಗಾಗಿ ವಿವಿಧ ವೈಶಿಷ್ಟ್ಯಗಳನ್ನೊಳಗೊಂಡ ಎಕ್ಸ್ಟೆನ್ಶನ್ ಗಳನ್ನು ಬಳಸಿಕೊಳ್ಳಬಹುದು
ಹಲವು ಬಗೆಯ ಆಡ್ ಆನ್ ಗಳ ಬಗ್ಗೆ ತಿಳಿಯಲು ನೀವು ಗೆಟ್ add ಒಎನ್ಎಸ್ ಗೆಟ್ ಆಡ್ ಆನ್ಸ್ ಎಂಬ ಆಪ್ಷನ್ ನನ್ನು ಬಳಸಬಹುದು
ನಂತರ ನಿಮಗೆ ತುಂಬಾ ಅವಶ್ಯಕವಾಗಿರುವ ಮತ್ತು ಉಪಯೋಗವಿರುವ ಆಡ್ ಆನ್ ಗಳನ್ನು ಆರಿಸಿ ಇನ್ ಸ್ಟಾಲ್ ಮಾಡಬಹುದು
ಫೈರ್ ಫಾಕ್ಸ್ ಎಕ್ಟೆನ್ಷನ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಫೈರ್ಫಾಕ್ಸ್ ಫೈರ್ ಫಾಕ್ಸ್ ವೆಬ್ ಸೈಟ್ ಗೆ ಭೇಟಿ ನೀಡಿ
ಈಗ ನಾವು ಈ ಟ್ಯುಟೊರಿಯಲ್ ನ ಕೊನೆಗೆ ಬಂದಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಎಕ್ಸ್ಟೆನ್ಷನ್ ಗಳು ಅವುಗಳ ಇನ್ ಸ್ಟಾಲಿಂಗ್ ಮತ್ತು ರಿಕಮಂಡೆಡ್ ಎಕ್ಸ್ಟೆನ್ಷನ್ ಗಳ ಬಗ್ಗೆ ಕಲಿತಿದ್ದೇವೆ
ಇಲ್ಲಿ ನಿಮಗೆ ಅಭ್ಯಾಸವಿದೆ
ವೆಬ್ಮೇಲ್ ನೋಟಿಫೈಯರ್ ವೆಬ್ ಮೈಲ್ ನೋಟಿಫೈಯರ್ ಎಂಬ ಹೆಸರಿನ ಎಕ್ಸ್ಟೆನ್ಷನ್ ನನ್ನು ಹುಡುಕಿರಿ
ಮತ್ತು ಅದನ್ನು ನಿಮ್ಮ ಕಂಪ್ಯೂಟರ್ ನಲ್ಲಿ ಇನ್ ಸ್ಟಾಲ್ ಮಾಡಿರಿ
ಈ ಎಕ್ಸ್ಟೆನ್ಷನ್ ನ ಫೀಚರ್ ಗಳು ಮತ್ತು ಅವುಗಳನ್ನು ಉಪಯೊಗಿಸುವ ಮುಖಾಂತರ ನಿಮ್ಮ ಮೇಲ್ ಅಕೌಂಟ್ ನ ಅನ್ ರೀಡ್ ಮೇಲ್ ಗಳನ್ನು ಪರಿಶೀಲಿಸುವುದನ್ನು ತಿಳಿದುಕೊಳ್ಳಿ
ಎಕ್ಸ್ಟೆನ್ಷನ್ ನನ್ನು ನಿಶ್ಕ್ರಿಯಗೊಳಿಸಿ
ಅದನ್ನು ಫೈರ್ ಫಾಕ್ಸ್ ನಿಂದ ತೆಗೆದುಹಾಕಿರಿ
ಈ ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋ ವನ್ನುನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವನ್ನುಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ ವಿಡ್ಥ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಗಣವು ಈ ಪಾಠವನ್ನಾಧಾರಿಸಿ ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ ಕಾಂಟಾಕ್ಟ್ spoken tutorialorg ಕಾಂಟೆಕ್ಟ್ ಎಟ್ ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಓ ಆರ್ ಜಿ ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಈ ಪಾಠವು ಟಾಕ್ ಟು ಎ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಶೈಕ್ಷಣಿಕ ಮಿಷನ್ ಐಸಿಟಿ MHRDಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿರುವ ಲಿಂಕ್ ಅನ್ನುನೋಡಿ httpspoken tutorialorgNMEICT Intro
ಎಚ್ ಟಿ ಟಿ ಪಿ ಸ್ಲಾಷ್ ಸ್ಲಾಷ್ ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಓ ಆರ್ ಜಿ ಸ್ಲಾಷ್ ಎನ್ ಎಮ್ ಇ ಸಿ ಟಿ ಹೈಫನ್ ಇನ್ ಟ್ರೊ ಡಾಟ್ ಈ ಟ್ಯುಟೋರಿಯಲ್ ನ ಅನುವಾದಕ ಮತ್ತು ಪ್ರವಾಚಕ ಬೆಂಗಳೂರಿನಿಂದ ಶಶಾಂಕ
ಸಹಯೋಗಕ್ಕಾಗಿ ಧನ್ಯವಾದಗಳು